ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ದೊಡ್ಡದಂತಹ ಒಂದು ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಪಕ್ಕದಲ್ಲಿ ದೊಡ್ಡ ದೊಡ್ಡ ಹಚ್ಚ ಹಸುರಾದ ಮರವನ್ನು ನೋಡುತ್ತೇವೆ ಮರದ ಪಕ್ಕದಲ್ಲಿ ಒಂದು ದೇವಸ್ಥಾನದ ರೀತಿಯಲ್ಲಿ ಕಾಣುತ್ತೇವೆ.

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ನೀಲಿಯಾದ ಆಕಾಶವಿದೆ ಆಕಾಶದಲ್ಲಿ ಬಿಳಿ ಬಿಳಿ ಮೋಡಗಳನ್ನೂ ನೋಡುತ್ತೇವೆ .

ಕೆಳಭಾಗದಲ್ಲಿ ಒಂದು ರೈಲವೇ ಸ್ಟೇಷನ್ ರೀತಿಯದ್ದನ್ನು ಕಾಣುತ್ತೇವೆ ಒಂದು ರೈಲು ನಿಂತ್ತಿದೆ ಅದು ಬ್ಲೂ ಕಲರ್ನಲ್ಲಿ ಇದೆ ಅದರ ಮುಂಭಾಗದಲ್ಲಿ ತುಂಬಾ ಜನ ಬರ್ತೀದಾರೆ ಒಬ್ಬ ಸ್ತ್ರೀಯು ಮುಂಭಾಗದಲ್ಲಿ ಹೋಗ್ತಿದಾರೆ.ಅವರ ಕೈಯಲ್ಲಿ ಬ್ಯಾಗ್‌ ಇದೆ .

ಪಕ್ಕದಲ್ಲಿ ನಾವು ನೋಡುತ್ತೆವೆ ತುಂಬಾ ದೊಡ್ಡ ದೊಡ್ಡ ಹಚ್ಚಹಸಿರಾದ ಮರಗಳ್ಳನ ಕಾಣುತ್ತೆವೆ. ಒಂದು ನಾವು ನೋಡುವುದಾದರೆ ಜಾರುದ ಜಾರುವ ಬಂಡಿಯನು ಕಾಣುತೇವೆ.

ಅದು ಒಂದು ರೆಡ್ ಕಲರ್ ಅಲ್ಲಿ ಇದೆ ಅದರ ಪಕ್ಕದಲ್ಲಿ ಸ್ಕೈ ಬ್ಲೂ ಕಲರ್ ಚಿಕ್ಕದಾದಂತ ಡ್ರೆಸ್ಸ್ ಇದೆ ಅದರ ಮೇಲ್ಬಾಗದಲ್ಲಿ ನಾವು ನೋಡೋದಾದರೆ ಚಿಕ್ಕ ಚಿಕ್ಕ ಪ್ಯಾಂಟ್ ಗಳನ್ನು ನೋಡುತ್ತೇವೆ.

ಅದರ ಎದುರೆಗಡೆಯಲ್ಲಿ ನಾವು ನೋಡುತ್ತೇವೆ ಜರ್ರಬಂಡಿಗಲ್ಲನು ನೋಡುತ್ತೇವೆ ಚಿಕ್ಕ ಮಕ್ಕಳು ಅಂಡುವಂತೆ ಜಾರಬಂದಿಗಳು ಇದಾವೆ. ಒಬ್ಬ ಚಿಕ್ಕ ಹುಡುಗನು ನಿಂತಿದ್ದಾನೆ.

ಈ ಚಿತ್ರದ್ಲಲಿ ನಾವು ನೋಡುತ್ತೇವೆ ತುಂಬಾ ಹಣ್ಣುಗಳ್ಳನು ನೋಡುತ್ತೇವೆ ಗ್ರೀನ್ ಕಲರ್ ಕಲಂಗಿಡಿ ಹಣ್ಣನು ನೋಡುತ್ತೇವೆ ಗ್ರೀನ್ ಕಲರ್ ಬಲೇ ಹಣ್ಣು ನೋಡುತ್ತೇವೆ ಅದರ ಪಕ್ಕದಲ್ಲಿ ಕೋಸು ಹೂವನ್ನು ನೋಡುತ್ತೇವೆ.